ಸಾಧ್ಯತ್ತೆ ಕೂಡ ಇರುತ್ತೆ ಅದರಿಂದ ಕಾರಣವಾಗಿ ತುಂಬಾ ಕೇರ್ಫುಲ್ --

ಈಗ ಬಹಳ ಕಡೆ ನಾವು ಇದನ್ನ ವೆವಸ್ಥೆಯನ್ನ ಕಾಣ್ತಿವಿ ಹಲವಾರು ಕಡೆ ಈ ಶಿಕ್ಷಣ ವೆವಸ್ಥೆ ಇರೋದಿಲ್ಲ ಹಾಂಗಾಗಿ ಈ ರೀತಿ ಒಂದು ಗುಂಪನ್ನ ಮಾಡ್ಕೊಂಡು ಅವರಿಗೆ ಶಿಕ್ಷಣ ಬಗ್ಗೆ ಅರಿವು ನೀಡೋದಾಗಲಿ ಮಾಡಬಹುದು.

ಗಾರ್ಡನ್ ನಲ್ಲಿ ನಾವು ವಿಶ್ರಾಂತಿ ತಗೋಳದಕ್ಕೆ ನಾವು ಯೂಸ್ ಮಾಡ್ತೀವಿ ಆಮೇಲೆ--

ನಮಸ್ಕಾರ ಎಲ್ಲ ಹುಬ್ಬಳಿ ಧಾರವಾಡ ಮಂದಿಗ. ಆಮೇಲೆ ಎಲ್ಲರು ಆರಾಮ ಅದೀರೇನ .

ಆ ಗ್ರಂಥಾಲಯದಕ್ಕೆ ಯಾವದಕ್ಕೆ ಹೋಗಿರ್ತಿವಿ ನಮಗೆ ಗೊತ್ತಿಲ್ಲ ಏನೋ ನಮಗೆ ಏನೋ ವಿಷಯ ಬೇಕಾಗಿರುತ್ತೆ.

ನಮಸ್ಕಾರ ಎಲ್ಲ ಹುಬ್ಬಳಿ ಧಾರವಾಡ ಮಂದಿಗ. ನಾವು ಇಲ್ಲಿ ಏನ ನೋಡಾತೇವಿ ಅಂದ್ರೆ ಒಂದ್ ದೇವಸ್ಥಾನ ಹೂಗಾಟವಿ. ದೇವಸ್ಥಾನಕ್ಕ ಯೇದಕ್ಕ ಹೊಕ್ಕೇವ್ ನಾವ ದೇವ್ರಿಗೆ ಕೈ ಮುಗ್ಯಾಕ. ಆಮೇಲೆ ನಮ್ಮ್ ಏನಾದರು ಆಸೆಗಳನ್ನು ಇದ್ದ ಅಲ್ಲ ಬೇಡ್ಕೊಳ್ಳಾಕ್ ಹೊಕ್ಕೇವಿ ಅದ ಆದ್ರೂ ಆಕ್ಕೆತಿ ಅಗ್ದೇನು ಇರಬಹುದು ಆಗ್ಲಿಲ್ಲ ಅಂದ್ರು ತುಂಬಾ ದಿನಗಳ ಬಿಟ್ಟು ನಾವು--